but ಅದು ಅದುರ್ದು design pre design already blue print already ನಮ್ಮ ಸಂಸ್ಕೃತದಲ್ಲಿ ಸಿಕ್ತಾ ಇದೆ .

ಈ ತರ ಈ ತರ ಎಲ್ಲಾ ನಿಮಗೇನ್ ಅನ್ಸುತ್ತೆ ಎಲ್ಲಾ ದೇಶ ಇಡೀ world ಅಲ್ಲಿ ಇರೋದನ್ನೆಲ್ಲ. ಭಾರತದ ದೇಶ ಮೊದಲು ಹೇಳ್ಕೊಟ್ಟಿದೆ ಅಂತ ಒಂದು ಹೆಮ್ಮೆ ಬರುತ್ತೆ. ಹ ಒಂದ್ ಮಾತಿದೆಯಲ್ಲಾ galileo. telescope ಕಂಡು ಹಿಡಿದಾದ ಮೇಲೆ ಹೇಳಿದ್ರು ಒಂಬತ್ತು ಗ್ರಹಗಳಿವೆ ಅಂತ . ಆದ್ರೆ ನಮ್ಮವರು already ನವಗ್ರಹ ಪೂಜೇನೆ ಮಾಡ್ತಾ ಇದ್ದರು ಮುಂದೆ ಅ ಅನಾದಿ ಕಾಲದಿಂದಲೂ ಕೂಡ.

so ಇದು ಏನ್ ತೋರಿಸಿಕೊಡುತ್ತೆ ಅಂತಂದ್ರೆ ನಮ್ಮ ಭಾರತ ಪ್ರಾಚೀನ ಕಾಲದಿಂದಲೂ ಕೂಡ ತಂತ್ರಜ್ಞಾನ ಮತ್ತು. ಹ ಏನು ವಿಜ್ಞಾನ ಆಗಲಿ ಸಮಾಜ ಜ್ಞಾನ ಆಗಿರ್ಲಿ ಎಲ್ಲಾದನ್ನು ಒಂದು balanced ರೀತಿಯಲ್ಲಿ ನಾವು ಪಡ್ಕೊಳ್ತಾ ಬಂದಿದೀವಿ . ಇವಾಗ ನಾವು ನಮ್ಮ

ಭಗವದ್ಗೀತೆ ಅಂತಹ ಪುಸ್ತಕ ಇಲ್ಲೀ ವರೆಗೂ ಬಂದೇ ಇಲ್ಲಾ

ಈ ತತ್ವ ಶಾಸ್ತ್ರದಲ್ಲಿ ನಮ್ಮ ಭಾರತದ ಶ್ರೀಮಂತಿಕೆ ಬಹಳನೇ ಇದೆ

ಅ ಅದು ಈಗಿನ ಕಾಲದಲ್ಲೂ ಅದು ಊo ಎಲ್ಲಾ ಜನರಿಗೆ ಅದು ಬಹಳ ಉಪಯೋಗಕರವಾಗಿದೆ .

ಹೊಸ ರೂಪವನ್ನ ತಾಳಿ ಮ್ ಜನರ mindಅಲ್ಲಿ ಹೋಗ್ತಾ ಇದೆ .

ಆ ಮುಂಚೆ ಇಂದಾನು ಕೂಡ ಎಷ್ಟೇ ಶಾಸ್ತ್ರ ಅವಾಗೆಲ್ಲಾ ಏನ್ ಮಾಡ್ತಾ ಇದ್ದರು translation ಅನ್ನೋ ಒಂದು concept ಇರ್ಲಿಲ್ಲ ಭಾಷಾಂತರ ಅಂತ ಈಗೇನ್ ಮಾಡಿದ್ದಾರೆ ಸಂಸ್ಕೃತದಲ್ಲಿ ಬರುವಂತಹ ವೇದ ಉಪನಿಷತ್ತು ಸಾಮಾನ್ಯ ಜನರಿಗೂ ಅರ್ಥ ಆಗೋ ರೀತಿಯಲ್ಲಿ ಸಾಮಾನ್ಯ ಕನ್ನಡದಲ್ಲಿ ಕೂಡ explain ಮಾಡುವಂತಹ ಪುಸ್ತಕಗಳು ಬಂದಿದೆ . ಖಂಡಿತ ಒಟ್ಟಾರೆ ಏನ್ ಹೇಳ್ತೀನಿ ಅಂದ್ರೆ ಚಂದು .

ಅದು ಧಾರ್ಮಿಕವಾಗಿರಬಹುದು ಆಹಾರ ಪದ್ಧತಿಗಳಾಗಿರಬಹುದು

ಹಬ್ಬ ಹರಿದಿನಗಳಾಗಿರಬಹುದು ಕಲೆ ಸಂಸ್ಕೃತಿ ಆಗಿರಬಹುದು

ಶಾಸ್ತ್ರಗಳಾಗಿರಬಹುದು ಕ್ರೀಡೆ ಆಗಿರಬಹುದು ಈ ತರ ಎಲ್ಲಾ ಸೇರಿಸಿದರೆ

ನಮ್ಮ ಭಾರತದ ಸಂಸ್ಕೃತಿ ಆಗುತ್ತೆ ಅಂತೀರ ನೀವು

ಒಪ್ಪುವಂತ ವಿಷಯ ok ok ಧನ್ಯ ಧನ್ಯವಾದಗಳು ಚಂದು .

ನಂಗೂ ಕೂಡಾ ತುಂಬಾ ಒಂದು ವಿಷಯಗಳನ್ನ ಮರುಕಳಿಸಿ ಮಾತಾಡ್ಸಿದಕ್ಕೆ ತುಂಬಾ ಧನ್ಯವಾದಗಳು .

College life ಇದ ಎಲ್ಲಾ ಮನುಷ್ಯನ ಒಂದ್ ಜೀವನದೊಳಗ ಅತೀ ಮುಖ್ಯವಾದ ಒಂದು.

ಒಂದು ಭಾಗ ಆಗೇತಿ. College life ಅನ್ನೋದು ಎಲ್ಲಾರೂ college ಹೋಗ್ತಾರ. ಪ್ರಾಥಮಿಕ ಶಿಕ್ಷಣ ಆದ್ಮೇಲ್ next ಬರುದ college . College ಅಂತಂದ್ರ ಇದು ಎಲ್ಲಾ ಒಂದ್ ಮನುಷ್ಯಂದ್ ಮುಂದ್ ಜೀವನ್ದೋಳ್ಗ ಏನ್ ಅಕ್ಕೆತಿ ನಾ ಏನ್ ಮಾಡ್ಬೇಕ್ ಯಾವ್ದ್ರಿಂದ ದುಡ್ಡ್ ಸಂಪಾದನೆ ಮಾಡ್ಬೇಕ್ ಅದ್ರಿಂದ ನನ್ಗ್ ಏನ್ ಲಾಭ ಇದೆ ಅಂತಂದ್ ಎಲ್ಲಾ ಒಂದು. ನಿರ್ದಾರ ತಗೊಳುದ ಇದು ಒಂದ್ college ದಾಗ. College ದಾಗ ಎಲ್ಲಾ ರೀತಿಯ ಮ~ ಜನ್ರನ್ನ ನಾವ್ ನೋಡ್ತೀವಿ. ಉದಾಹರ್ಣೆಗ ಒಂದು ಗೆಳೆಯರ ಒಂದು group ಇರುತ್ತೆ ಅಂದ್ರೆ ಒಂದು.

ಅವರ್ದೆ ಆದಂತ ಒಂದು group ಅದ್ರಾಗ ಏನ್ ಆಕೇತಿ ಅಂತಂದ್ರ ಒಂದ್ bad future bad ಅಂದ್ರ ಕೆಟ್ಟದ್ ಮಾ~ ಕೆಲ್ಸಾ ಮಾಡೋರು ಇರ್ತಾರ ಮತ್ತ್ ಒಳ್ಳೇ ಕೆಲ್ಸಾ ಮಾಡೋರು ಇರ್ತಾರ. ಒಳ್ಳೆ ದಾರಿಯತ್ತ ಹೇಳ್ಕೊಡೋರು ಇರ್ತಾರಾ ಮತ್ತ ಕೆಟ್ಟ ದಾರಿಯತ್ತ ತಗೊಂಡ್ ಹೋಗುವಂತ. ಅಂತಾ ಸ್ನೇಹಿತ್ರು ಎಲ್ಲಾ type ಎಲ್ಲಾ ತರದ್ ಸ್ನೇಹಿತ್ರು ಅಲ್ ನಮ್ಗ ಸೇರ್ತಾರ. ಆಮೇಲೆ ಅಲ್ಲಿರುವಂತಹ ಶಿಕ್ಷಕರು ಅಂದ್ರ ಅವ್ರು ನಮ್ಗ ದಾರಿ ದೀಪ ಆಗ್ತಾರ್ ಶಿಕ್ಷಕರ್ ಅಂತಂದ್ರ ಈಗ ಅವ್ರ ಹೇಳ್ಕೊಟ್ಟಂತ ನಾವ್ ದಾರಿನಾಗ್ ನಡದ್ರ. ಮುಂದೇ ಒಂದು ಜೀವನ್ದಾಗ ಅಂದ್ರ ಭವಿಷ್ಯದಲ್ ನಾವೇನಾದ್ರೂ ಒಂದು ಚಲೋ ದಾರಿ ಹತ್ತಿ ಚಲೋ ಕೆಲ್ಸಾ ಹಾ ಕೆಲ್ಸಾ ಮಾಡಿ ನಂ~ ಅದಾದ್ ಮೇಲೆ ಚಲೋ ರೊಕ್ಕಾ ಬಾರ್ತೆೇತ್ ಆಮೇಲೆ ಎಲ್ಲಾ ಮುಂದ್ ಅದೆ ಎಲ್ಲ ಒಂದ್ ಮಾರ್ಗದಾಗ ನಡೀತಿರ್ತೈತಿ. ಉದಾಹರ್ಣೆಗೆ colle~ college ಅಂದ್ರಾಗ ಬಾಳ ರೀತಿಯಂತಹ ಪಾ~ ಭಾಗವನನ ನೋಡ್ತೇವಿ. ಒಬ್ರೂ hostel ದಾಗ್ ಇರ್ತಾರ ಒಬ್ರೂ ಮನಿಯೋಳಗ್ ಇರ್ತಾರ. ಮತ್ತ friends ಅಂತ ಬಂದಾಗ friends ಎಲ್ಲಾ. Exam time ದಾಗ ಎಲ್ಲಾ group study ಅಂತಂದ್ ಈಗೆಲ್ಲಾ ಹೇಳ್ತಾರಾ ಅದ್ರಾಗ ಎಲ್ಲಾ full ಮಜಾ ಮಾ~ time pa~ ಹಿಂಗೆಲ್ಲಾ ಮಾಡ್ತಾ ಇರ್ತಾರ. ಅದ್ ಬಿಟ್ಟ್ ಇನ್ನೊಂದ್ college life ಅಂದ್ರ ಒಂದ, ಒಂದ way ನಾಗ ಹೊ~ ಹೋಗ್ತಿರಂಗಿಲ್ಲ ಅದ್ ಬಿಟ್ ಇದು love gossips ಅದ್ crush, college senior crush, junior crush ಉ. Unwanted ಮತ್ ಬೇರೇ ಆಗ್ಲಾರಂತ ಎಲ್ಲಾ ಕೆಲ್ಸ ಕಾರ್ಯಗಳು college ದಾಗ ನಡೀತಿರ್ತೈತಿ.

ಇಂತಾ college ಒಂದ್ ಒಂದಾದ ವ~ ಇದ್ರೋಳ್ಗ ಜಗತ್ತಿನೊಳ್ಗ ಯಾರೇ ಒಂದು ಒಳ್ಳೇ ಕೆಲ್ಸಾ ಶಿಕ್ಷಕರ್ ಹಾಕಿ ಕೊಟ್ಟ ಮತ್ತ್ ಒಂದು ಒಳ್ಳೇ ಅ ಫ್ರ್~ ಗೆಳೆಯರ ಒಂದ್. ಸಂಗ್ದಾಗ್ ಇದ್ದ ಅವ್ರ ಮುಂದೇ ಹೋಗಿ ಎಲ್ಲಾ ಕೆಲ್ಸಾ ಓದ್ಕೊಂಡು ಚನ್ನಾಗಿ, ಹಿಂಗ್ ಎಲ್ಲಾ ಕೆಲ್ಸಾ ಮಾಡಿ ದುಡ್ಡೇಲ್ಲ ಸಂಪಾದನೆ ಮಾಡ್ಬೇಕಂತಂದ್ರ ಅವ್ರ್ decide ಅವ್ರದ್ ನಿರ್ಧಾರ ಪಡ್ಯೋದ ಇದೊಂದು college life ದಾಗ.

ಈಗ್ education important ಅದ differ~ ಎಲ್ಲಾ ಬೇರೇ ಬೇರೇ ಒಂದ್ ರೀತೀಂತ್ರ ಸಿಕ್ತೇತಿ college ದಾಗ್ ಒಂದೇ ರೀತಿಯಾದಂತ್ಹ ಮಾರ್ಗಾನ್ ಹಾಕಿ ಕೋಡಂಗಿಲ್ಲ. ಯಾರ್ ಯಾರಿಗ್ಗೆ ಎದ್ರೋಳ್ಗೆ ಅಭಿರುಚಿ ಇರುತ್ತಲ್ಲ ಅದ್ರೊಳ್ಗ್ ಅವ್ರು.

ಅವ್ರ ನಮ್ಗ ಇದ್ ವ~ ಹೇಳ್ಕೊಡ್ತಾರೆ ಅದನ್ನ ನಾವು ಅದ್ರ ಮಾರ್ಗದೋಳ್ಗ ನಡೀಬೇಕ. ಮತ್ತ ಜೀವನ ಶೈಲಿ ಮತ್ತ ನಾ~ ಒಂದ್ ವ್ಯಕ್ತಿ ಜೀವನ್ದಲ್ಲಿ ಹೆಂಗ್ ಇರ್ಬೇಕ ಅಂತಂದನ್ನ. ನಾವ್ ಕಲಿಯೋದ ಒಂದ college life ದಾಗ. ಅದು college life ದಾಗ್ ಕಲ್ತ ಮುಂದ ಬರೀ ಪಾಠ ಮತ್ತೆ ಹ್ಮ್ ಪುಸ್ತಕಗಳ ಮೂಲಕ ನಾವ್ ಏನೂ ಕಲ್ಯೋದಿಲ್ಲ. ಅದ್ ಬಿಟ್ಟ ಬೇರೆ ಬೇರೇ ಜನ್ರನ್ನ ನೋಡಿನೂ ನಾವ್ ಬಾಳ್ ಕಲಿ~ ಬಾಳ್ ಕಲಿತಿವಂತ college ದಾಗ ಹೋಗಿದ್ ಆದ್ ಮೇಲೆ ನಮ್ಗ ಗೊತ್ತ್ ಆಕೆತ್ತಿ.

ಆಮೇಲೆ ರಾತ್ರಿ, ಮತ್ತೆ ಉದಾಹರ್ಣೆಗೆ ಆ exam ಬಂದ್ರೆ exam ಬಂದ್ರೆ ಏನ್ ಏನಾಕ್ತತಂತಂದ್ರ night ಎಲ್ಲಾ degree ಯಲ್ ಏನಾಗುತ್ night ಎಲ್ಲಾ ಓದೋದು. ಇಲ್ಲಾ ಮುಂಚೆನೆ collage ಲ toppers ಬೇರೇ ಬೇರೇ ರೀತಿಯಾಗಿ ಓದೋರ್ ಇರ್ತಾರ ಅದ್ ಬಿಟ್ಟು .

ಅದ್ಬಿಟ್ಟು ನಾವ್ ರಾತ್ರಿ ಎಲ್ಲಾ ಓದೋದ್ ಮತ್ತ್ toppers ಹಿಂಗೆಲ್ಲ ಅದ್ ಬಿಟ್ಟ ನಾವ್ ಸರಿಯಾದ ಒಂದು.

ಸರಿಯಾದ ಒಂದ್ ರೀತಿನಾಗ ನಡೀಬೇಕ ಮತ್ತ ಒಂದ ಅದು ವಯಸ್ಸಿರುತ್ತಲ್ಲ collage ಅಲ್ಲಿ ಅದ್ ತುಂಬಾ ಆ ತುಂಬಾ ಅಂತಂದ್ರ ಬಾಳ್ ಅಡ್ತಡೆಗಳನ್ನ ಉಂಟುಮಾಡ್ತೀರ್ತರ ಜೊತೀಗ್ ಜನ್ರ್ ಮತ್ತೆ.

ಇರುವಂತಹ ಶಿಕ್ಷಕರು ಮತ್ತೆ ಇರುವಂತಹ ಜನ್ರ ಅವ್ರ ಏನ್ ಹೇಳ್ಕೊಡ್ತಾರಲ್ಲಾ ಇದೆಲ್ಲ ಅದ್ರ ಮೇಲಿಂತ್ರನ ನಮ್ದ ಜೀವ್ನಾ ರೂಪಿಸಾಕ help ಆಕ್ತೇತಿ ಅಂತಂದ. college life ದಾಗ ನಾವು ಕಲಿತೀವಿ ಮತ್ತ್ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಅವ್ರ್ ಇರುವಂತಹ ಬೇರೇ ಬೇರೇ ಕೌಶಲ್ಯಗಳ ಮೂಲಕ ಮಾರ್ಗಗಳನ್ನ ತೊರ್ಸಾಕೆ ಹೇಳ್ತಾರೆ ಇದೇ ಒಂದು. College life ನ college life ಲಿ ಕಲೀತಾ ಇರ್ತಾರ. ಅದೇ ಉದಾಹರ್ಣೆಗೆ ಜೀವ್ನದಲ್ಲಿ ಏನ್ ಮಾಡ್ತಾ ಇರ್ತಾನೆ ಏನ್ ಮಾಡುದಿಲ್ಲ ಎಂತ ಸಂಗ ಮಾಡಿ ಅವ್ನು. ಒಳ್ಳೆ ಒಳ್ಳೆ ವಿಷ್ಯಗಳನ್ನ ಕಲಿತಾನೇ ಮತ್ತ್ ಅವ್ನು ಎಂತ ಕೆಟ್ಟ್ ಕೆಟ್ಟ್ ಕೆಲ್ಸಗಳ ಮತ್ತ ಎಂತೆಂತ ವಿಷ್ಯಗಳನ್ನ ಕಲಿತಾನ್ ಅನ್ನೋದು ಇದ್ರಲ್ಲಿ college life ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್~ ಹೇಳ್ತಾರೆ. ಈ ಪಾಠಗಳ್ ಅಂತ್ ಬಂದಾಗ ಪಾಠಗಳಲ್ಲಿ ಶಿಕ್ಷಕರು ಹೇಳುವ ಪಾಠಗಳಷ್ಟೆ ಪಾಠಗಳಾಗಿರ್ಬಾರ್ದ್ ಅದ ನಮ್ಗ ಜೀವನ್ದಲ್ಲಿ ಅಳ್ವಡ್ಸೊಂಡ್ ಅದು ಮುಂದ ನಮ್ಗ ದಾರಿಯಾಗಿ ಇರ್ಬೇಕಂತ.

ಅವ್ರ ನಮ್ಗ ಹೇಳ್ತಾರ ಅದೇ ರೀತಿಯಾಗಿ ಉಪ್ಯೋಗ ಅಗಿರ್ಬೇಕ್.

ಹಾ ನಾನ್ ಚೆನ್ನಾಗ್ ಇದೀನಿ ಸಹನಾ ನೀನ್ ಹೇಗಿದ್ಯ? ನಾನೂ ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮನೆಲೆಲ್ಲಾ ಚೆನ್ನಾಗಿದ್ದರಾ? ಹಾ ಎಲ್ಲರೂ ಚೆನ್ನಾಗಿದರೆ ನಿಮ್ ಮನೆಲಿ? ನಮ್ಮೆನೆಲು ಚೆನ್ನಾಗಿದರೆ ನಾನ್ ಯಾಕ್ phone ಮಾಡ್ದೆ ಅಂತಂದ್ರೆ.

ನಿಮ್ಮಮ್ಮ ಒಂದ್ಸಲ ನನ್ಗೆ ಒಂದ್ ಸಾಂಬಾರ್ ಮಾಡಿದ್ರು ನೋಡು ನಾನ್ ನಿಮ್ ಮನೆಗೆ ಬಂದಾಗ ಆ ಸಾರ್ ಹೆಂಗ್ಮಾಡಿದ್ರು ಅದೇ ತಂಬುಳಿ ಹೆಂಗ್ ಮಾಡಿದ್ರು ಅಂತ ಕೇಳನ ಅನ್ಕೊಂಡೆ. ಯಾಕಂದ್ರೆ ನಮ್ ಅಮ್ಮಾಂಗೆಲ್ಲ ಬಂದ್ ನಾನ್ ಹೇಳ್ದೆ ತುಂಬಾ ಚೆನ್ನಾಗ್ ಮಾಡಿದ್ರು ಆ ಸಾಂಬ~ ಸಾಂಬಾರ್ನ. ಹೌದಾ ತಂಬುಳಿ~ ತಂಬುಳಿ ಎಲ್ಲಾ ಮಾಡಲ್ವಲ ನಮ್ ಮನೆಲಿ ಬೇರೆ ಮಾಡಿದ್ರು ಅನ್ಸತ್ತೆ.

ನಮ್ ಕಡೆ ಅದನ್ನ ನಮ್ಮಮ್ಮಂಗೆ ಹೇಳ್ದೆ ಅದು ತಂಬುಳಿ ಅಂತ ಅಂದ್ರು. ಹೌದಾ ಮೊಸ್ರ್~ ಮೊಸ್ರು ಹಾಕ್ಬಿಟ್ ಮಾಡಿದ್ರ ಸಾಂಬಾರು? ಹಾ ಮೊಸ್ರ್ ಹಾಕ್ಬಿಟ್ ಮಾಡಿದ್ರು.

ಹ್ಮ್ ಅಂದ್ರೆ ಮಾಮೂಲಿ ಆ~ ಅದೂ ನಮ್ಮಮ್ಮ ಮಾಡ್ತಾರೆ ಮೊಸ್ರ್ ಹಾಕ್ಬಿಟ್ಟು ನಾವು ಮಜ್ಜಿಗೆ ಹುಳಿ ಅಂತ ಕರಿತಿವಿ. ನೀವು ತಂಬುಳಿ ಅಂತ ಕರಿತಿರಾ?

ಹ್ಮ್ ನಾವ್ ಮಂಡ್ಯದ್ ಕಡೆ ಎಲ್ಲಾ ತಂ~ ಮಜ್ಜಿಗೆ ಹುಳಿ ಅಂತ ಅಂತಿವಿ ನಾವೂ ಮಜ್ಜಿಗೆ ಹುಳಿ ಅಂತ ಕರಿತಿವಿ.

ಹಂಗಾಗಿ. ಅದ್ ಯೆಂಗ್ ಮಾಡಿದ್ವಿ ಅಂದ್ರೆ ಮಾಮೂಲಿ ಮೊಸ್ರು ಮೊಸ್ರು ತಕ್ದು ಕಡ್ದು ಇತ್ಕೊಂಡ್ವಿ ಮೊಸ್ರುನ ತಗ್ದ್ಬಿಟ್ಟು ಕಡ್ದಿ ಇಟ್ಕೊಂತಿವಿ ಇಟ್ಕೊಂಡು ಸಾಸಿವೆ ಉಪ್ಪು ಮತ್ತೇ. ಆ ಅಸಿಮೆಣ~ ಒಣಮೆಣ್ಸಿಕಾಯಿ ಅಥವಾ ಅಸಿ ಮೆಣಸಿಕಾಯಿ ಎರ್ಡ್ರಲ್ ಯಾವ್ಡಾದ್ರು ಒಂದು ಆಮೇಲೆ ಇದು ಕೊತ್ತಂಬ್ರಿ ಸೊಪ್ಪು.

ಸ್ವಲ್ಪ ಕಾಯ್ತುರಿ ಆಮೇಲೆ ಒಂದು ಒಂದೆರಡು spoon ಉ ಮೆ~ ಮೇಣ್ಸಿಕಾಯಿ ಪುಡಿ ಆಥರಾ use ಮಾಡ್ತಿವಿ. ಹ್ಮ್

ಅದ್ರಲ್ಲಿ first ಗೆ ಮಾಮೂಲಿ ಮೊಸ್ರು ಕಡ್ದಿತ್ಕೊಂಡು ಮೊಸ್ರನ ಚೆನ್ನಾಗ್ ಕಡ್ದಿಟ್ಕೊಂಡು ಅದಿಕ್ಕೆ ಕಾಯಿ ಕಾಯ್ನ ಆಡ್ಸೋಂಬಿಟ್ಟು.

ಕಾಯ್ನ ಆಡ್ಸೋಂಡು ಅದ್ರೊಳಕ್ಕೆ ಸ್ವಲ್ಪ ಮಾಮೂಲಿ ಮೆಣ್ಕಾಯ್ ಪುಡಿ ಅಥವಾ ಮಸಾಲೆ ಪುಡಿ ಇರತ್ತಲಾ ಅದನ್ನ mix ಮಾಡಿಟ್ಕೊಂಡು. ಅದಿಕ್ಕೆ ಓಗ್ರಣೆ ಮಾಡ್ತಿವಿ first ಉ ಆಮೇಲೆ ಓಲೆಮೇಲೆ ಒಂದು ಪಾತ್ರೆ ಇಟ್ಟು ಆದಿಕ್ಕೆ ಎಣ್ಣೆ ಆಕೀ ಸಾಸ್ವೇ ಆಕಿ ಕರ್ಬೆವಿನ್ ಸೊಪ್ ಆಕೀ ಹಸಿ ಮೆಣಸಿನ ಕಾಯ್ ಒಣ ಮೆಣಸಿಣ್ ಕಾಯಿ ಆಕಿ ಅದಿಕ್ಕೆ ಮಸಾಲೆ ಆಡ್ಸ್ಕೊಂಡಿರ್ತಿವಲ್ಲಾ ಆ ಮಸಾಲೆತಗ್ದಾಕ್ಬಿಟ್ಟು. ಆದಿಕ್ಕೆ salt ಎಲ್ಲಾ ಹಾಕ್ಬಿಟ್ಟು ಕುದಸ್ತಿವಿ ಕುದ್ಸಾದ್ಮೇಲೆ

ಅದ್ರ ಮೇಲ್ಗಡೆ ಅದ್ ಮಳ್ಳಮ ಅದ್ ಮಳ್ಳಾ time ಅಲ್ಲಿ ಮಳ್ಳ ಮಳ್ಳಾ time ಅಲ್ಲಿ ಸ್ವಲ್ಪ ಕೆಳಗಿಟ್ಬಿಟ್ಟು ಅದನ್ನ ಸಾಂಬಾರ್ನ ಕೆಳಗಿಟ್ಟು ಅದಾದ್ಮೇಲೆ ಅದಕ್ ಮಜ್ಜೆ ಒಂದ್ಸ್ವಲ್ಪ ಆರದ್ಮೇಲೆ ಹಾಕ್ಬೇಕು. ತಕ್ಷಣ ಹಾಕದ್ರೆ ಒಂಥರಾ ಇದಾಗುತ್ತೆ.

ಹಂಗಾಗಿ ಆಮೇಲೆ ಒಂದ್ ಐದ್ ನಿಮ್ಶ ಒಂದ್ ಹತ್ ನಿಮ್ಶ ಬಿಟ್ಟು ಅದಾದ್ಮೇಲೆ ಹ್ಮ್ ಅದ್ ಕಡ್ಡಿರೊ ಮೊಸ್ರು ಹಾಕಿ ಅದ್ನ ಮತ್ತೇ ಒಂದ್ ಸಲ ಅಂದ್ರೆ ಕುದ್ಸದೇನ್ ಬೇಡ ಅದು ಕೆಳಗ್ ಇಳ್ಸಿ ಇಕ್ಕಾದ್ಮೇಲೆ. ಅದೇನು ಆಗದಿಲ್ವಾ ಅಂದ್ರೆ ಕುದ್ದಿ ಕುದ್ದಿ ಹಾಲ್ ಒಡಿಯದು ಆಥರ ಎನ್ ಆಗದಿಲ್ವಾ. ಏನು ಆಗಲ್ಲ ಚೆನ್ನಾಗಿರುತ್ತೆ ಇನ್ನೂ ಒನ್ಥರಾ ಒನ್ಸ್ವಲ್ಪ taste ಚೆನ್ನಾಗ್ ಬರುತ್ತೆ ಅದ್ ಒನ್ಸ್ವಲ್ಪ ಆರದ್ಮೇಲೆ ಹಾಕ್ಬೇಕು ಆರಕ್ಕಿಂತ ಮುಂಚೆ ಹಾಕದ್ರೆ ಹ್ಮ್‌ ಹ್ಮ್‌ ಇದ್ ಮಾಡ್ದಂಗೆ ಆಗುತ್ತೆ.

ಆ ಸ್ವಲ್ಪ ಅಂದ್ರೆ ಆಹ್ ಇದು ಕೆನೆ ಬರುತ್ತಲ್ಲ ಆಥರ ಕಣ್ಸೂತ್ತೆ ಅದು ಸಾಂಬಾರು.

ಆದಿಕ್ಕಿಂತ ಮುಂಚೆ ಕ ಬಿಸಿಲೇ ಹಾಕ್ಬಿಟ್ರೆ ಬಿಸಿ ಅಲ್ಲಾ ಸ್ವಲ್ಪ ಆರದ್ಮಲೆ ಹಾಕ್ಬಿಟ್ಟು ಅದ್ರಮೇಲೆ ಕೊತಂಬ್ರಿ ಸೊಪ್ಪು ಹಾಕಿ ಉದ್ರಸ್ಬಿಟ್ಟು ಒಂದ್ಸ್ವಲ್ಪ ಹ್ಮ್‌ ಮುಚ್ಚಿಟ್ಟು ಒಂದ್ ಐದ್ ನಿಮ್ಶ ಒಂದ್ ಹತ್ ನಿಮ್ಶ ಆದ್ಮೇಲೆ ಅದಾದ್ಮೇಲೆ rice ಗೆ.

ಹ್ಮ್ ಅದ್ರದ್ ಜೊತೆ ನೆಂಚ್ಕೊಳಕ್ಕೆ ಬಜ್ಜಿನೂ ಮಾಡ್ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು taste ನಮ್ಮಮ್ಮಂಗ್ ಬಂದ್ ಹೇಳ್ದೆ ನಾನು ಅಮ್ಮ ಹಿಂಗಿಂಗ್ ನನ್ friend ಉ ಹೋದಾಗೆಲ್ಲನೂ ಏನಾರ ಒಂದು ಅಡ್ಗೆ ಮಾಡ್ತಾಇರ್ತಾರೆ ಅವ್ರ್ ಅಮ್ಮ ನನ್ಗೆ ಬಡಸ್ತಾ ಇರ್ತಾರೆ ಅಂತ ಹೇಳ್ಕೊಂಡ್ ಹಂಗೆ ಮಾತಾಡ್ತಾ ಇದ್ವಿ ನಾವು. ಹ್ಮ್ ಬಜ್ಜಿ ಮಾಮೂಲಿ ಬಜ್ಜಿ ಯಾವ್~ ಮಾಮೂಲಿ ಮಾಡ್ತೀವಲ್ಲ ಅದೇಥರಾ ಮಾಡ್ತಿವಿ normal ಆಗಿ ಅಂದ್ರೆ ಇಲ್ಸ್ವಲ್ಪ ಬಾಳೆಕಾಯಿ ಬಜ್ಜಿ ಜಾಸ್ತಿ ಮಾಡ್ತಿವಿ.

ಅಂದ್ರೆ ಮಂಡ್ಯ side ಎಲ್ಲಾ ಬಾಳೆಕಾಯಿ ಆರಾಮ್ಸೇ ಸಿಕ್ಕುತ್ತಲ್ಲಾ ಅದಿಕ್ಕೆ . ಹಾ ನಗುರಯಯಿಸೇ ಇಲ್ಲ ತುಂಬಾ. ಬಾ ಒಂದ್ಸಲ ಮನೆಗ್ ಬಾ ಒನ್ಸಲ ಎಷ್ಟ ದಿನ ಆಯ್ತು ನಿನ್ನ ನೋಡೀ. ಹೌದು ನಾನೂ ನಿನ್ನ ನೋಡಿ ತುಂಬಾ ದಿನ ಆಯ್ತು ಆ ಕಡೆ ಬರ್ತೀನಿ ಬಂದಾಗ ನೀನು ನನ್ಗೆ ಒಳ್ಳೆ special ಅಡ್ಗೆ ಮಾಡ್ಸಿಕೈಲಿ ಊಟ ಮಾಡ್ಸು ಹ್ಮ್. ಬಿರ್ಯಾನಿನೇ ಮಾಡ್ಸಣ . ನಮ್ಮೂರಲ್ಲಿ ತಿಂದು ತಿಂದು ಬೇಜಾರಗ್ಬಿಟೈತೆ ಬಿರ್ಯಾನಿ ಬೇಡ veg ಏನಾದ್ರು ಒಂದೇ ಕಡೆ ತಿಂದು ತಿಂದು ಬೇಜಾರ್ ಆಗುತ್ತೆ ಒಂದೇ ಮನೆಲಿ ತಿಂದು ತಿಂದು ಬೇಜಾರ್ಗೆ ಬೇಜಾರು. ಹ್ಮ್ ಸಹನಾ ನನ್ಗ್ ಕೆಲ್ಸಇದೆ ಕಣೆ phone ಇಡ್ತೀನಿ.

ಹಾ ರೇಖಾ ಏನ್ ಮಾಡಾಕತ್ತಿರಿ ಅರಾಮದೀರಿ?

ಆ ಅರಾಮಿದೇವ್ ನೋಡ್ರಿ ನಿವೇನ್ ಮಾಡ್ಲಿಕತ್ತೀರಿ?

ನಾವು ಅರಾಮದೀವ್ ನೋಡ್ರಿ. ಹಂಗ ಸುಮ್ನೆ ಕುಂತಿದ್ವಿ .

ಹ್ಮ್ ಮತ್ತೆ ಏನು ಗಣೇಶ್ ಹಬ್ಬಾ ಎಲ್ಲಾ ಮಾಡಿದ್ರಿ ಏನಿಲ್ಲಾ? ಹಾ ಗಣೇಶ್ ಹಬ್ಬಾ ಮಾಡಿದ್ವಿ ನಾವು ಗಣೇಶ್ ಹಬ್ಬಕ್ಕ ನಮ್ಮ ತಾಯಿ ಮನೆಗ ಹೋಗ್ತೇವಿ. ನನ್ನ ಗಂಡನ ಮನಿಯೊಳಗ ಆ ಗಣಪತಿ ಕುಂದುರ್ಸೊ ಪದ್ದತಿ ಇಲ್ಲಾ. ನಮ್ಮ್ ತಾಯಿ ಮನೆಯೊಳಗ ಹ್ಮ್ ಗಣಪತಿ ಹಬ್ಬಾನ ಆ ಮಾಡಾಕ ವರ್ಷಾ ಅಲ್ಲೆ ಹೋಗ್ತೇವಿ. ಹೌದ್ರಿ ಮನ್ಯಾಗ ನಮ್ಮ್ ಮನ್ಯಾಗನು ಇಲ್ಲಾ ಗಂಡನ ಮನ್ಯಾಗ. ಆದ್ರ mummy ಮನ್ಯಾಗ ಐತಿ ನಾವು ಪ್ರತಿ ಸಲಾ ಅಲ್ಲೆ ಹೋಗಿರ್ತಿವಿ ಗಣಪತಿ ಹಬ್ಬಾ ನಮ್ಮ್ area ದಗುನೂ ಕೂಡಸ್ತಾರ ಮಾನ್ಯಾಗು ಕೂಡಸ್ತಾರ.

ಅಂದ್ರ ಒಂದ ತರಾ favorite ನಮ್ಗೆ. ಹಾ ನಮ್ಗು ಅಷ್ಟ ಬಾಳ್ ಖುಷಿ ಖುಷಿಯಿಂದ ಇದ್ ಮಾಡೋದ. ನಮ್ಮ್ ಮನಿಯೊಳಗ ಐದ್ ದಿನಾ ಗಣಪತಿನ್ ಕೂಡಸ್ತಾರ ಆಮೇಲೆ ನಮ್ಮ್ ಮನಿ ಬಾಗಿಲೋಳಗನು ಹಿಂಗ್ ನಮ್ಮ area ಗಣಪತಿ ಕೂಡಸ್ತಾರ.

ನಮ್ಮಲ್ಲೇಲ್ಲಾ ಬಾಳ ಚಂದ್ ಗಣಪತಿ ಹಬ್ಬಾ ಹ್ಮ್.

ಹ್ಮ್ ನಿಮ್ಮ್ side ಏನ್ ಅಡ್ಗಿ ಎಲ್ಲಾ ಮಾಡ್ತೀರಿ ನೀವ್ ಗಣಪತಿಗ್ ನೈವೇದ್ಯಕ್ಕ? ಗಣಪತಿ ಹಬ್ಬದ ದಿನಾ ನಾವ್ ಮೊದಕಾ ಮಾಡ್ತಿವಿ. ಆಮೇಲೆ ಕೆಲವೊಬ್ರು ಕಡಬ್ ಮಾಡ್ತಾರ ಇವೆರ್ಡ ಮತ್ತೇನ್ ಮಾಡಲ್ಲಾ ಮೊದ್ಕಾ ಕಡಬು ಮಾಡ್ತೀವಿ. ಹೋಗಿ ಗಣಪತಿನ ತಗೊಂಡ್ ಬಂದು ಚಂದಂದ ಗಣಪತಿ select ಮಾಡ್ತೀವಿ ನಾವೇ ಹೋಗಿ ತಗೊಂಡ್ ಬರ್ತೀವಿ. ದಿನಾ ಇಡ್ತಿವಿ ನಮ್ಮ ಮನೆಯಲ್ಲಿ ಗಣಪತಿನ ನಾವು.

ಇಲ್ಲ ಅಂದ್ರು ನಮ್ಗೆ ಖುಷಿ ಬರು~ ಖುಷಿ ಆಗುವಷ್ಟು ಚೆನ್ನಾಗ್ ಮಾಡ್ತೀವಿ. ಹ್ಮ್ ನಮ್ಮ್ ಮನಿಯೊಳಗ ನಮ್ಮ್ ಮನಿಯವ್ರು ನಮ್ಮ ತಮ್ಮಾ ಹೋಗಿ ಗಣಪತಿ ತಗೊಂಡ್ ಬರ್ತಾರ. ನಮ್ಮ ತಮ್ಮಾ ಮೊದ್ಲೇಕನ ಬರ್ಸಿ ಬಂದಿರ್ತಾನ ಗಣಪತಿ select ಮಾಡಿ. ಅವ್ರಿಬ್ರು ಸೇರಿ ಮಕ್ಕಳ್ನೆಲ್ಲಾ ಕರ್ಕೊಂಡ್ ಹೋಗ್ತಾರ. ಕರ್ಕೊಂಡ್ ಹೋಗಿ ಅವ್ರ್ ತಗೊಂಡ್ ಬರ್ತಾರ. ತಂದ್ ನಾವು ಕಾಲೀಗ್ ನೀರ್ ಹಾಕಿ ಆರ್ತಿ ಮಾಡಿ ಒಳಗ್ ಕರ್ಕೊತೀವಿ ಗಣಪತಿನ.

ಕರ್ಕೊಂಡಿಂದ ಗಂಡ್ ಮಕ್ಳ ಪೂಜೆ ಮಾಡ್ಬೇಕ್ ನಮ್ಮ ಮನಿಯೊಳಗ ಗಣಪತಿದ. ಹೌದು ಕಡೆನು ಗಂಡ್ ಮಕ್ಳ ಪೂಜೆ ಮಾಡ್ತಾರ ಗಣಪತಿಗೆ ಮಾಡಲ್ಲ ಹ್ಮ್. ನಾವ್ ಅಷ್ಟರೊಳಗ ಅಂದ್ರೆ ಎಲ್ಲಾ ಅಡ್ಗಿ ಎಲ್ಲಾ ಮಾಡಿ ಆ ಉಳ್ಕಿದ್ದೆಲ್ಲಾ ಪೂಜಾ ಎಲ್ಲಾ ಮಾಡ್ಕೊಂಡ ready ಮಾಡಿ ಇಟ್ಟಿರ್ತಿವಿ ಪೂಜಾ ಮಾಡ್ತೀವಿ. ನಮ್ಮ್ side ಜಾಸ್ತಿ ಗೋಧಿಹುಗ್ಗಿ ಮೊದಕಾ ಹಿಂಗೆಲ್ಲಾ ಮಾಡ್ತೇವ್ ನಾವ್ ಹಬ್ಬಕ್ಕ. ಎಲ್ಲಾರು ಸೇರಿ ಪೂಜೆ ಮಾಡಿ ಆ ಮತ್ತ ಎಲ್ಲಾ ಏನ್ ಮಾಡಿ ಬಿಡ್ತಾರ ಮನಿಯೊಳಗಿನ್ ಬೇಗ ಹನ್ನೆರಡ್ ಗಂಟೆಯೊಳಗ ಎಲ್ಲಾ ಮುಗಸ್ಕೊಂಡ ಮತ್ತ್ ಓಣಿ ಗಣಪತಿ ತರಾಕ್ ಹೋಗ್ತಾರ ಎಲ್ಲಾರು ಸೇರಿ.

ಆ ಮತ್ತ ಅಲ್ಲಿ ಆ ಅಂದ್ರ DJ ಎಲ್ಲಾ ಹಚ್ಕೊಂಡು ಆ ಕುಣ್ಕೊಂಡ್ ಮಾಡ್ಕೊಂಡ್ ಬರ್ಬೇಕಂದ್ರ ಓಣಿ ಗಣಪಾ ಬರ್ತಾನ . ಹ್ಮ್ ನಾವು ನಮ್ಮ್ ಒಣ್ಯಾಗ ಏನ್ ಮಾಡ್ತಾರ ಎಲ್ಲಾ ಗಣಪತಿ ತರೊಕ್ಕಿಂತ್ ತರೋವಾಗ್ನೇ ಎಲ್ಲಾರ್ಗು ಹೇಳಿ ಹೋಗ್ಬಿಡ್ತಾರ್ ಗಣಪತಿ ತರಾಕತ್ತಿವ್ ಅಂತ್ಹೇಳಿ. ಎಲ್ರೂ ಆ road ಮ್ಯಾಲೆಲ್ಲಾ ದೊಡ್ಡ್ ದೊಡ್ಡ್ ರಂಗೋಲಿ ಎಲ್ಲಾ ಹಾಕ್ಬೇಕ್ ಅವ್ರ್ ಅವ್ರ್ ಮನಿ ಮುಂದ್ ಎಲ್ಲಾ. ಅಂದ್ರೆ ಬರು ಆ ಪೂರ್ತಿ road ತುಂಬಾ ರಂಗೋಲಿ ಹಾಕುದು ಈ ತರಾ ಹೂಗೊಳ ಹಾಕೋದು ಆ ಎಲ್ಲಾ ಆ ಹೂವ್ ರಂಗೋಲಿ ಹೂವಿನ decoration ಉ ಎಲ್ಲಾ ಮಾಡ್~ ಮಾಡ್ತೇವ್ ನಾವು. ಅವ್ರ್ ಗಣಪತಿ ಬಂದ್ಮೇಲೆ ಪೂಜೆ ಮಾಡ್ತಾರ. ಪೂಜೆ ಮಾಡಿ daily ಐದ್ ದಿನಾ daily ಪ್ರಸಾದ ಇಟ್ಟಿರ್ತಾರ ಮೂರ್ ಹೊತ್ತು ಪ್ರಸಾದ್ ಇಟ್ಟಿರ್ತಾರ್ ನಮ್ಮ್ . ಹಾ ಒಂದ್.

ನಮ್ಮ್ area ದಾಗ ಒಂದ್ ದಿನಾ ಅಷ್ಟ ಪ್ರಸಾದ ಸತ್ಯನಾರಾಯಣ ಪೂಜಾ ಮಾಡಿ ದಿನದೊಳಗ ಒಂದ್ ದಿನಾ ಪ್ರಸಾದ ಮಾಡ್ತಾರ ಓಣಿಯೊಳಗ.

ಯಾರ್ಗ್ ಏನ ಆ ಹೆಂಗ ಇದ್ ಐತೆ ಅವ್ರ್ ಬೇಕಾದವ್ರೆಲ್ಲಾ ಕೊಡಸ್ತಾರ ಸಾಮಾನೆಲ್ಲಾ. ಹಬ್ಬಕ್ಕ ಬೇಕಾಗುವ ದಿನಾ ಒಂದೊಂದ್ ಸ್ಪರ್ದೆ ಇಟ್ಟಿರ್ತಾರ್. ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ದೆ, ಹಾಡಿನ ಸ್ಪರ್ದೆ . ಅಂದ್ರ ಎಲ್ಲಾರ್ಗು ಮನೆಯೊಳಗ ಇರ್ತಾರಲ್ಲಾ ಆ ಅಂದ್ರ ಅವ್ರಿಗು ಒಂಥರಾ change ಇರ್ತೈತಿ. ಓಣಿಯೊಳಗ್ ಜಾಸ್ತಿ ಇರ್ತೈತಿ ಅಂತ್ಹೇಳಿ ದಿನಾ ಒಂದೊಂದ ಕ್ವಾ~ ಸ್ಪರ್ದೆನ ಇದನ್ನ್ ಮಾಡ್ತಾರ. win ಆದವ್ರಿಗೆ ಐದ್ನೇ ದಿನಾ. ಆ ಯಾರ್ ಗೆಲ್ತಾರೋ ಅವ್ರಗೆ ಐದ್ನೇ ದಿನಾ ಆ . ಹಂಗೆ games ಇಡೋದು. ಆಮೇಲೆ ಮನ್ಯಾಗ ಈಗ್ ಯಾರ್ ಮನ್ಯಾಗ ಗಣಪತಿ ಇಡಂಗಿಲ್ಲಲ್ಲಾ ಅವ್ರ್ ಪ್ರತಿದಿನಾ ಒಬ್ಬೊಬ್~ ಆ ಅಂದ್ರೆ ಪ್ರತಿಯೊಂದ್ ಹೊತ್ತಿಗೂ ಒಬ್ಬೊಬ್ರು ಪ್ರಸಾದ್ ಇಟ್ಕೊಂಡಿರ್ತಾರ.